ಡೆಕೋರೇಷನ್ ಕೂಡ ಮಾಡಿದ್ದಾರೆ ಇಲ್ಲಿ ಒಂದು ಎ_ಸಿ ಇದೆ.

ಅವರ ಇವರ್ ಜೊತೆ ಮಾತುಕತೆ ನಡ್ಲಿತ್ತಿದ್ದಾರೆ.

ಅಲ್ದೆನ್ ಎಂಬ ಕೇಕ್ ಶಾಪ್ ಇದೆ.

ಎರಡ್ ಮೂರು ಕಾರ್ ಗಳು ನಿಂತಿಂ--

ಇಲ್ಲಿ ಒಂದು ತರ್ಕಾರಿ ಮಾರ್ಕೆಟ್ ಇದೆ.

ತುಂಬಾ ಹಳ ದೊಡ್ಡದಾಗಿದೆ ಡ್ಯಾಮ್ ಇದೆ.

ಸಿ_ಸಿ_ಟಿ_ವಿ ಕ್ಯಾಮೆರಾ ದ ಫುಟೆಜ್ ಇದೆ ಟೆಲಿಫೋನ್ ಇದೆ.

ಒಂದು ಮನೆದಲ್ಲಿ ಯೋಳು ಜನರು ಯೋಗಾಸನ ಮಾಡಲಿದ್ದಾರೆ.